ಅಡುಗೆ ಇಲ್ಲ ಇನ್ನ್ ಮಾಡ್ಬೇಕ್, start ಮಾಡ್ಬೇಕು.

ಹ ಆಯ್ತು, ಆಯ್ತಾಯಿತು madam, ಇನ್ನೊಮ್ಮೆ ಮಾಡ್ತೇನ್ ನಾನು phone.

ಮತ್ತೆ ಏನ್ ವಿಶೇಷಾ ರೀ ನಿಮ್ಮ್ ಕಡೆ ಬಿಜಾಪುರ್ ಕಡೆ?

ನಮ್ಮ್ ಕಡೆ ಬೇಸಿಗೆಕಾಲನೇ ವಿಶೇಷ ರೀ.

ನಾನ್ ಬೇಸಿಗೆ ಕಾಲಾ ನಾನು fan ನ್ ಮುಂದೆ ಕುಂತಿನೋಡ್ರಿ.

ಹಾ ಬೇಸಿಗೆಕಾಲಾ ಅಂದ್ರೆ ಬಾಳ ಬಿಸಿ ಬಿಸಿ.

ಇನ್ ಬಿಜಾಪುರದಾಗ್ ಅಂತೂ ಬಾಳ ಬಿಸಿಲ್ ಇರತ್ತ್ ಅಂತ್ ಅನ್ಸ್ ತೈತಿ.

ಮತ್ತ್ ನೀವೆಲ್ಲಾ ಹೆಂಗ್ ಬೇಸಿಗೆ ಒಳಗ್ ಯಾವ ರೀತಿ ಸುದಾರ್ಸ್ಕೊತೀರಿ?

ಅಹ್ ಸುದರ್ಸ್ಕೊಳುದ್ ಅಂದ್ರರಿ ನಮ್ಮ್ ಕಡೆ ಮಣ್ಣಿನ ಮಡಕಿ ಅಂತ್ ಸಿಗ್ತಾವ್ರಿ ಅದನ್ ಅದ್ರಲ್ಲಿ ನೀರ್ ಹಾಕಿ ಅದ್ಕಕ ಅರ್ಬಿ ತಗೊಂಡ್ . ಮಡಕಿ ಅದ್ರ್ ಮಣ್ಣಿಂದ ಇರ್ತೇತಲ್ರಿ?

ಹಾ ಮಡಿಕೆ ಆದ್ ಅದ್ರೊಳಗೆ ನೀರ್ ಹಾಕಿ ಅದಕ್ಕ್ ಒಂದ್ ತಣ್ಣಂದ್ ಅರ್ಬಿ ಮಾಡಿ ಹೊಚ್ಚತೀವ್ರಿ. ಅದನ್ನ ಆ ನೀರು use ಮಾಡ್ತೇವಿ. ಹಾ ಹಾ ಈಗ ಮತ್ತ್ ಬಾಳ cold ನೀರ್ ಕುಡಿದ್ರೆ ನೆಗಡಿ ಆಗೋವಂತಾ ಸ್ಥಿತಿ ಬರಲ್ವಾ?

ಅದಷ್ಟು ಏನ್ ತಂಪ ಆಗಾಂಗಿಲ್ರಿ. fridge fridge ಒಳಗಿನ ನೀರ್ ಅಷ್ಟೇನ್ ತಂಪ್ ಆಗಾಂಗಿಲ್ರಿ ಸುಮ್ಮ ಅಂದ್ರ ಅದು.

Fridge ಒಳಗಿನ ನೀರ್ ಕುಡದ್ರ್ ಉಲ್ಟಾ heat ಆಗ್ತೇತಲ್ರಿ ಆದ್ರ ಇದ್ ಹಂಗಲ್ರಿ.

ಹೌದ್ರಿ ಹೌದ್ರಿ ಮತ್ ರೀ ಈಗ ಆಹಾರದೊಳಗ್ ಏನಾರ್ ಬ್ಯಾರೆ ರೀತಿ ಬಳಕೆ ಮಾಡ್ತೀರಾ?

ಹಾ ನಮ್ಮ್ ಕಡೆ ಜೋಳದ್ ರೊಟ್ಟಿ ಜಾಸ್ತಿ ಮಾಡ್ತಾರ್ರೀ ಅಹ್ ಚಪಾತಿ, ಬೇಸಿಗಿಯೊಳಗ ಜೋಳದ್ ರೊಟ್ಟಿ ಹೆಚ್ಚಿಗಿ ಮಾಡ್ತೀರಾ?

ಬೇಸಿಗೆಯೊಳಗ್ ಅವೆನ್ ಹೆಚ್ಚಿಗಿ ಮಾಡ್ತೆವಂತೇನ ಅಲ್ರಿ ಒಂದಿನಾ ಜೋಳದ್ ರೊಟ್ಟಿ ಒಂದಿನಾ ಚಪಾತಿ ಹಿಂಗ್ ಮಾಡ್ತಾರ್ರೀ ಗೋಧಿದ್ ಆದ್ರ ಜಾಸ್ತಿ ಜೋಳದ್ ರೊಟ್ಟಿನೇ.

ಹ್ಮ್ ಬೇಸಿಗೆಯೊಳಗಂತೂ ರೀ ಕಲ್ಲಂಗಡಿ ಹಣ್ಣು ಕರಬೂಜಾ, ದ್ರಾಕ್ಷಿ ಅವೇ ಬಾಳ ತಿನ್ನುವಂಗ ಆಗತ್ತ್ ಬರೇ ಊಟನು ಬೇಡ ಅಂತ ಅನ್ಸತ್ತ್ ನೀರ್ ಕುಡಿಯುದು, ಆರಾಮ್ ಹಣ್ ತಿನ್ನುದು, ಅಡ್ಯಾಡುದು.

ಅದೂ ಹೊರಗಡೆ ಅದ್ಯಾಡುದ್ ಅಂತಂದ್ರ ಬಾಳ ಕಷ್ಟ್ ಅದ.

ಹಾ ಹೌದ್ರಿ.

ನೀವೇನ್ ಮಾಡ್ತೀರಿ ಈ time ಹೊರಗಡೆ ಏನ್ ಯಾವ ರೀತಿ ಅಡ್ಯಾಡ್ತಿರಿ?

ನಾವ್ ಹೊರಗಡೆ ಇವಾಗ ಬಿಸಿಲ್ ಇದ್ದಾಗ ಹೋಗಂಗಿಲ್ರಿ ಜಾಸ್ತಿ ಸ್ವಲ್ಪ ಅಹ್ ಸಾಯಂಕಾಲ ಹೊತ್ನ್ಯಾಗೆ ಹೋಗ್ತೇವ್ರಿ ಐದ್ ಗಂಟೆ ಮೇಲೇನೆ ಹೊರಗ್ ಹೋಗುದ್ರಿ.

ಹ್ಮ್ ಹ್ಮ್ ಮತ್ತಿದ್ ಅನಿವಾರ್ಯ ಹೋಗ್ಬೇಕಂದ್ರ ಅಷ್ಟೇ ಹೋಗ್ತ್ರಿ?

ಹಾ ಅನಿವಾರ್ಯ ಇದ್ರೆ ಅಷ್ಟೇ ಹೋಗುದ್ರಿ ಇಲ್ಲಂದ್ರ ಛತ್ರಿ ಬಳಸ್ತೇವ್ರಿ.

ಹ್ಮ್ ಹ್ಮ್ ಹ್ಮ್ ಛತ್ರಿ ಬಳಸ್ತೀರಿ.

ನಿಮ್ದ್ ನಮ್ಮ್ಕಿಂತ ಬಿಸಲ್ ಜಾಸ್ತಿ ರೀ.

ಹಾ ಈಗ ರಾಯಚೂರ್ ಒಳಗ ಸಾಮಾನ್ಯವಾಗಿ ಹೇಳುವಂಗ.

ಬೇಸಿಗೆಕಾಲ ಆಮೇಲೆ ಆ ಇನ್ನೊಂದು.

ಮತ್ತೆ ಮಳೆಗಾಲ ಅನ್ನುವಂಗ ನಾಲಕ್ಕು ಕಾಲಗಳನ್ನ ಮಾಡ್ತಾರೆ ನಮ್ಮ್ ಕಡೆ.

ಬೇರೆ ಕಡೆ ಎಲ್ಲಾ ಮೂರೇ ಕಾಲಗಳಿದ್ರೆ ನಮ್ಮಲ್ಲಿ.

ಹ್ಮ್ ಬಿಸಲ್ ನಾಡು ಅಂತಾನೂ ಸಹಿತ ಕರೀತಾರಲ್ರಿ ನಮ್ದು.

ಬರ್ರಿ ಅಲ್ಲ ಒಮ್ಮೆ ಬಂದ್ ಹೋಗ್ರಿ ರಾಯಚೂರ್ ಹೆಂಗ್ ಇರ್ತೇತಿ ಅಂತ ಗೊತ್ತಾಗತ್ತ.

ಹಾ ನೀವ್ ಮಂತ್ರಾಲಯ ಹೋಗ್ಬೇಕಾದಾಗ ಹಿಂಗೇ ಬಂದ್ ಹೋಗ್ಬೇಕಲ್ರಿ ನಮ್ಮ್ ರಾಯಚೂರ್ ಮ್ಯಾಲೆ. ಹೌದ್ರಿ ರಾಯಚೂರ್ ಮ್ಯಾಲೆ ಹೋಬೇಕ್ರಿ ಹೌದ್ರಿ ಅಲ್ಲೇ ಸಮೀಪಾಗತ್ತಲ್ರಿ.

ಹಾ ಬರ್ರಿ ಅಲ್ಲ ಒಮ್ಮೆ ಮಂತ್ರಾಲಯಕ್ಕ್ ಬರ್ರಿ.

ಆದ್ರ ಮಂತ್ರಾಲಯಕ್ಕ್ ಬರ್ಬೇಕಾದ್ರ್ ನೀವು ಯಾವ time ನೀವು ಬರ್ಬೇಕಂದ್ರೆ

November December ದಾಗ್ ಬರ್ಬೆಕ್ ನೋಡ್ರಿ.

ನೀವು ಮತ್ತ್ ಅಪ್ಪಿ ತಪ್ಪಿ February, March, April ನ್ಯಾಗ್ ಬಂದ್ ಗಿಂದ್ರೆ.

ಆ ಬೇಸಿಗೆ ಬಿಜಾಪುರದಾಗ ಹೆಂಗ್ ಇರ್ತೇತಿ, ರಾಯಚೂರುದಾಗ್ ಹೆಂಗ್ ಇರ್ತೇತಿ compare ಮಾಡಕ್ ಬಂದಂಗ್ ಆಗತ್ತ ನೋಡ್ರಿ.

ಬೇಸಿಗೆಯೊಳಗ ಮಕ್ಕಳ್ನ್ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕ್ ನೋಡ್ರಿ.

ಯಾಕಂದ್ರ ಆವು ಕೇಳಂಗಿಲ್ಲಾ ಬರೇ ಬಿಸಲಾಗ.

ಒಟ್ಟ ಅವ್ರಿಗೆ ಏನ್ ಮಾಡ್ಬೇಕಂದ್ರ ಹರಳೆಣ್ಣೆ ಬಳಸಬೇಕ್ರೀ.

ಹಾ ಸ್ವಲ್ಪ ನೋಡ್ರಿ ಹುಷಾರಾಗಿರ್ರಿ ಮತ್ call ಮಾಡ್ತೆನ್ರಿ ನಾನ್.

ಹಾ, ಇಡ್ಲಿ ತಿಂದ್ಯಾ? ಬೆಳಿಗ್ಗೆಸ ಇಡ್ಲಿ ತಿಂದದ್ದಲ್ಲಾ ಈಗಾಸಾ ಇಡ್ಲಿ ತಿಂದದ್ದ, ತಿನ್ನೋದೇ ಒಂದು ಹವ್ಯಾಸವಾ ಮಾರ್ರೆ ನಿಂದು.

ಹಾಗೆ ನಂದುಸಾ ಚಾ ಆಯ್ತಾ ನಾನು ಕುತ್ಕೊಂಡು drawing ದು ನೋಡ್ತಿದ್ದೆ ಸ್ವಲ್ಪ. ಹಾ ಹಾ ಹಾ drawing ಎಲ್ಲ ನೀವು first ಅಲ್ಲ ನಿಮ್ಗೆ ಯಾವಾಗ್ಲೂ prize ಹ್ಮ್. ಹಾ ಹೌದು, ಮತ್ತೆ ಆದ್ರೆ ಅದು ಸ್ವಲ್ಪ ಇನ್ನೂ improvement ಮಾಡ್ಬೇಕು ಒಂದೇ ತರಾ ಮಾಡುದಕ್ಕಿಂತ. ಈ ಹವ್ಯಾಸ ಒಂದು ಹಾಗೆ time pass ಕುಡಾ ಆಗ್ತದೆ ನನ್ಗೆ. ಅದ್ರೊಟ್ಟಿಗೆ ಖುಷಿಸಾ ಕೊಡ್ತದೆ ಒಂದು, ಅಲ್ವಾ ನಮ್ದು ನಮ್ಮ ಒಂದು ಸಮಯವನ್ನು ಒಂದು ಒಳ್ಳೇದಕ್ಕೆ ನಾವು ಬಳಸ್ಬೋದಲ್ಲ.

ನನಗೆ book ಓದುದು ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಎಂತ ಗೊತ್ತಿಲ್ಲ. ಓಹ್ ಹಾಗೆ.

ಹಾಗೆ, ನನ್ನ ಅಕ್ಕ ಒಬ್ಬಳು ಇದ್ಲು ಮಾರ್ರೆ ಎಷ್ಟು ಚಂದ ಹಾಡ್ತಿದ್ಲು ಗೊತ್ತುಂಟಾ ಹಾಡ್ತಾಳೆ ಅವಳು ತುಂಬ ಅಂದ್ರೆ show ಕೊಡ್ಲಿಕ್ಕೆಲ್ಲಾ ಹೋಗ್ತಾಳೆ.

ಹಾಗೆ hey ನಿಂದು friend ಕೂಡಾ ಹಾಡ್ತಾಳಲ್ಲಾ.

ಹ್ಮ್ ಆದ್ರೆ ಅವರು ಹಾಡುದು ಕೇಳುವಾಗ ಖುಷಿ ಆಗ್ತದೆ ಮಾರ್ರೆ, ಅದುಸಾ ಒಂದು ಎಂತ ಚಂದ ಅಲ್ಲ ನಮ್ಗೆಲ್ಲಾ ಬರುದಿಲ್ಲ ಮಾರ್ರೆ ಹಾಡ್ಲಿಕ್ಕೆ ಅದೊಂದು talent ಅಲ್ಲ ಅವರದ್ದು ಹಾಗೆಲ್ಲ ಕಥೆ. hey ಮತ್ತೆ ನೀನ್ cricket ಆಡ್ತಿದ್ದೀಯಲ್ಲಾ ಬಿಟ್ಯಾ ಅದನ್ನಾ?

ಇಲ್ಲ ಇಲ್ಲ. ಅದು ಬಿಡ್ಲಿಕ್ಕೆ ಇಲ್ಲ ಅದೆಲ್ಲ ಬಿಡಲಿಕ್ಕಿಲ್ಲ ನಾವು ನಾವು ಗಂಡಸ್ರು cricket ಲ್ಲೇ. ಹಾಗೆ ಎಂತ match ಎಲ್ಲ ಉಂಟಾ ಹೇಗೆ? ಹಾ match ಇತ್ತು ಮೊನ್ನೆ. ಈಗ pitch ಅಲ್ಲಿ ಇದ್ರುಸಾ ಆಗುದಿಲ್ಲ ಎಂತ ಗೊತ್ತಿಲ್ಲ

ಹ್ಮ್ ಹ್ಮ್, ನಂದು work load ಎಂತ shuttle ಆಡುದೆಲ್ಲ ಬಾಕಿ ಆಯ್ತು ಗೊತ್ತುಂಟಾ. ಇಲ್ಲದ್ರೆ ನಾನ್ ಆಡ್ತಿದ್ದೆ work ತುಂಬವಾ.

ಹೌದುಂತಾ ಪುರ್ಸತ್ತೆ ಇಲ್ಲ.

ಆದ್ರು ಪುರ್ಸೊತ್ತಲ್ಲಿ ಕೂತ್ಕೊಂಡು drawing ಮಾಡುದು. ಒಂದು ಸ್ವಲ್ಪ ಖುಷಿ ಆಗ್ತದೆ ಅಂತಾ.

Hey ಇಲ್ಲಪ್ಪ ಅದು ಯಾವಾಗ ಬಿಡ್ಲಿಕ್ಕೆ.

ಹಾಗೆ. ತಂಗಿ dance ಮಾಡ್ತಿದ್ಳಲ್ಲಾ dance ಬಿಟ್ಲಾ? ಇಲ್ಲ ಅಲ್ಲಾ ಸುದ್ದಿ ಇಲ್ಲ ತಂಗಿದ್ದು.

ತಂಗಿ dance ಮಾಡ್ತಿದ್ಳಲ್ಲ ಸುದ್ದಿ ಇಲ್ಲ ಈಗ ತಂಗಿದ್ದು. ತಂಗಿ ಈಗ silent ಓದುದು Tenth ಅಲಾ ಹೌದೌದು ಹಾಗೆ.